ಅದಕ್ಕೆ ಒಂದು ದೊಡ್ಡ ಬೋ ಬೋರ್ಡ ನ್ನು ಹಾಕಿದ್ದಾರೆ.

ಇದು ಹಳದಿ ಮತ್ತು ಕೆಂಪು ಅಕ್ಷರಗಳಿಂದ ಇದೆ.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಬೃಹತ್ ಗುಡ್ಡ ಕಾಣಿಸುತ್ತದೆ.

ಇದು ಕಬ್ಬಿಣಕ್ಕೆ ಹೋಲ್ ಹಾಕುವ ಯಂತ್ರವಾಗಿದೆ.

ಇಲ್ಲಿ ಬೆಂಕಿ ನಂದಿಸುವ ಸಿಲಿಂಡರ್ ಕಾಣಿಸುತ್ತದೆ.

ಒಬ್ಬ ವ್ಯಕ್ತಿ ಟೋಪಿಯನ್ನು ಧರಿಸಿದ್ದಾನೆ ಇಲ್ಲಿ ಒಂದು ಹಳೆಯ ಕಾಲದ--

ಇಲ್ಲಿ ಮಕ್ಕಳು ನ್ರತ್ಯವನ್ನು ಮಾಡುತಿದ್ದಾರೆ ಅವು--

ವಿ_ಇ_ಜಿ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಎಲ್ಲಿ ನೋಡಿದರು ಬಹಳಷ್ಟು ನೀರು ಕಾಣುತ್ತದೆ.

ನಮ್ಮ ಕೇಸರಿ ಬಿಳಿ ಹಸಿರು ಧ್ವಜ ಬಹಳಷ್ಟು ಕಾಣುತ್ತಿದ್ದಾವೆ.

ಅಲ್ಲಿ ಒಂದು ಸಣ್ಣ ಗೋಪುರ ಕೂಡ ಕಾಣ್ತದೆ.

ಹಾಗೂ ದೊಡ್ಡ ದೊಡ್ಡ ಮರಗಳು ಇದ್ದಾವೆ.

ಇಲ್ಲಿ ಬಹಳಷ್ಟು ಕಪ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ.

ಇಲ್ಲಿ ಗುಡ್ಡ ಗುಡ್ಡ ಕಲ್ಲುಗಳು ಕಾಣಿಸುತ್ತಿದ್ದಾವೆ.

ಈ ಚಿತ್ರದಲ್ಲಿ ನಾವು ಒಂದು ಬಜಾರನ್ನು ನೋಡಬೋದು.

ಈ ಚಿತ್ರದಲ್ಲಿ ನಾವು ನೀರ್ ನೋಡಬಹುದು.

ಇಲ್ಲಿ ನೀರ್ ಗಳು ರೌಂಡ್ ಆಕಾರದ ಪೈಪ್ ಗಳು ಜೋಡಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಕೆಲವು ಮನೆಗೆ ಬಳಸುವ ವಸ್ತುಗಳನ್ನು ನೋಡಬಹುದು.

ಹಾಗೂ ಇಲ್ಲಿ ಬಾಗಿಲು ಮುಂದೆ ನೇತಾಕುವ ವಸ್ತುಗಳು ಕೂಡ ಇದ್ದಾವೆ.

ಟೆನ್ ಎಂ_ಎಂ ಟ್ವಿಲವು ಎಂ_ಎಂ ರಾಡ್ ಗಳು ಇದ್ದಾವೆ.

ಇಲ್ಲಿ ಒಬ್ಬ ಮಹಿಳೆ ಕೂಡ ಇದ್ದಾಳೆ.

ಹಾಗು ಸಣ್ಣ ಸಣ್ಣ ಕಲ್ಲುಗಳು ಬಿದ್ದಿದ್ದಾವೆ.

ನು ಕೆಲವು ಮೀನುಗಳನ್ನು ಕಟ್ ಮಾಡಿ ಚೀಲದಲ್ಲಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಸ್ವೀಟ್ಸ್ ಅಂಗಡಿಯನ್ನು ನೋಡಬಹುದು.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

ಇಲ್ಲಿ ಬೇಕರಿ ಮುಂದಗಡೆ ಬೈಕ್ ಗಳು ನಿಂತು ಕೊಂಡಿವೆ.

ಇಲ್ಲಿ ಪೈಂಟಿನ ಡಿಸೈನ್ ಗಳು ಇದ್ದಾವೆ.